ಗಂಗಾವತಿ ರಾಯಚೂರು ವಿಜಯವಾಡ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಬಸ್ ನಲ್ಲಿಎರಡು ಬಸ್ ನೀನ್ ತಾವೇ ಅದು ಆರ್ ಟಿಸಿ ಅಂತ ಒಂದು ಬಸ್ ಕಾಣಿಸ್ತಿದೆ.

ಇದು ಒಂದು ಬಟ್ಟೆ ಅಂಗಡಿ ಎಕ್ಸ್ ಕ್ಲೂಸಿವ್ ಗರ್ಲ್ಸ್ ವೇರ್ ಅಂಡ್ ಎಕ್ಸಾಟ್ರಾ ಅಂತ ಹಾಕಿದ್ದಾರೆ ಬೋರ್ಡ ಕಾಲ್ ಕಲರ್ ಡ್ರೆಸ್ ಸಿಗಬಹುದು ಇದರೊಳಗೆ

ಮೂರ್ ಜನ ಮೆಂಬರ್ಸ್ ಇದ್ದಾರೆ ಒಂದು ಫಸ್ಟ್ ಅಹ್ ಒಂದ್ ಬೋರ್ಡ್ ಹಾಕಿದ್ದಾರೆ ಫಸ್ಟ್ ಫುಡ್ ಅಂಡ್ ಡ್ರಿಂಕ್ಸ್ ಅಂತಾನಾ ಇದ್ರಲ್ಲಿ ಪಕ್ಕದಲ್ಲಿ ಇವರು--

ಒಳಗೆಲ್ಲಾ ಮೆಟೀರಿಯಲ್ಸ ಇದ್ದಾವೆ ಮತ್ತೆ ಟ್ಯ ಒಂದ ಸ್ವರಾಜ್ ಗಾಡಿ ಬೋರ್ಡ್ ಕಾಣಸ್ಥೈತೆ.

ಹಣದಿದ್ದಾರೆ ಹೂವಿನ ಹಾರ ಹಾಕಿದ್ದಾರೆ ಹೂವಿನ ದಾರದಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಹೂವೆಲ್ಲಾ ಚೆಲ್ಲಿದ್ದಾರೆ ಒಳಗೆ ಗೆಟ್ ಐತೆ --

ಪಕ್ಕದಲ್ಲಿ ಒಂದ್ ಚೈರ್ ಐತೆ ಮೆಟ್ಟಲಕೆ ಇದಾವೆ ಇಷ್ಟೆಯಾ.

ಜನಗಳು ತುಂಬಾ ಜನಗಳು ಇದ್ದಾರೆ. ಆದರೆ ಸ್ವಲ್ಪ ಜನ ಮೇಲೆ ಓಡಾಡುತ್ತ ಇದಾರೆ‌ ಡೆಕೋರೇಶನ್‌ ಸೂಪರ್‌ ಆಗಿದೆ ಚೇರ್‌ ಮೇಲೆ ಒಂದು ಸ್ವಲ್ಪ ಜನ ಕೂತಿದ್ದಾರೆ.

ಒಂದು ಗಂಡ ಹೆಂಡ್ತಿ ಪ್ಲೇಸ್ ನೋಡಕ್ಕೆ ಬಂದಾರೆ ಅಲ್ಲಿ ಫೋಟೋ ಹೊಡುಕೊಂಡಾರೆ ನೀರು ಹರಿತಿದೆ.

ಅಹ್ ಮೊರ್ಸ ಮಾಡ್ತಿದಾರೆ ತುಂಬ ಚೆನ್ನಾಗಿ ಇದೆ ಡೆಕೋರೇಷನ್ ಹಿಂದೆ ಒಬ್ಬ ಹುಡುಗ ನಿಂತಾನ ಸೈಡ ಲ್ಲಿ ಪೇಟ ಹಾಕೊಂಡು ಸೂಪರ್ ಆಗಿ ಆದ್ದಾನೆ ಅವನು ಆಂಟಿ ನೂ ಸೂಪ್ --